ಈ ಚಿತ್ರದಲ್ಲಿ ನದಿಯಲ್ಲಿ ಇಬ್ಬರು ವ್ಯಕ್ತಿಗಳು ಬೋಟ್ನಲ್ಲಿ ಹೋಗೋತಿದ್ದಾರೆ ಬೋಟ್ನ ರೈಡ್ ಮಾಡ್ಕೊಂಡು.

ಮತ್ತೆ ಕಾಂಪೋಂಡ್ ಒಳಗೆ ಎರಡು ದೊಡ್ಡ ದೊಡ್ಡ ಮರಗಳಿವೆ. ಮರದ ಅಡಿ ಎರಡು ನೀಲಿ ಬಣ್ಣದ ಡ್ರಾಮ್ ಇದೆ ಆ ಮರದಲ್ಲಿ.

ಈ ಚಿತ್ರದಲ್ಲಿ ಒಂದು ಮಲಗುವ ಕೋಣೆ ಇದೆ. ಆ ಕೋಣೆಯಲ್ಲಿ ಬೆಡ್ ಇದೆ . ಬೆಡ್ಡಿನ ಕವರ್ ಬಿಳಿ ಮತ್ತು ನೇರಳೆ ಬಣ್ಣದ್ದಾಗಿದೆ.

ಈ ಚಿತ್ರದಲ್ಲಿ ಒಂದು ಆಫೀಸ್ ರೂಮ್ ಇದೆ ಆ ಆಫೀಸ್ ರೂಮಿ ಗೆ ಮೂರು ರೋಲಿಂಗ್ ಷಟರ್ಗಳು ಇದೆ.

ಇಲ್ಲಿ ಚಿತ್ರದಲ್ಲಿ ಮೂವರು ವ್ಯಕ್ತಿಗಳು ರೆಸಿಪೆಕ್ಷನ್ ನಲ್ಲಿ ನಿಂತು ಕೊಂಡಿದ್ದಾರೆ ಮತ್ತು ಅದರ ಪಕ್ಕದಲ್ಲಿ ಒಂದು ಬಾಗಿಲು ಇದೆ.

ಪಕ್ಕದಲ್ಲಿ ಕೂತಿದ್ದಾರೆ ಮತ್ತು ಆ ದೇವಸ್ಥಾನದ ಕೆಳಗೆ ಒಂದು ನದಿಯು ನೀರ್ ನದಿಯಲ್ಲಿ ನೀರು ಹರಿತಿದೆ. ಅದರ ಪಕ್ಕದಲ್ಲಿ ಒಂದು ಮಿಣ್ಕು ಮರವು ಗಿಡ --

ಈ ಚಿತ್ರದಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಇದೆ. ಅ ಚಪಾತಿ ಒಳಗೆ ಮಸಾಲೆಗಳನ್ನು ಹಾಕಿ ಮಾಡಿದ್ದಾರೆ ಅಥವಾ--

ಮತ್ತು ಆ ಕೆರೆಯ ಪಕ್ಕದಲ್ಲಿ ಗದ್ದೆ ಇದೆ ಆ ಗದ್ದೆ ಪಕ್ಕದಲ್ಲಿ ಒಂದು ಸಣ್ಣದಾದ ಮರವಿದೆ ಮತ್ತು ಆಕಾಶವು ಕೆಂಪು--

ಈ ಚಿತ್ರದಲ್ಲಿರುವುದು ಒಂದು ಬಿಗ್ ಬಜಾರ್ ಆಗಿದೆ ಇಲ್ಲಿ ಎಲ್ಲಾ ರೀತಿಯ ಸಾಮಾನುಗಳು ಸಿಗುತ್ತೆ ಮತ್ತು ಇಲ್ಲಿ ಶಾಂಪಿನ ಡಬ್ಬ ಜೇನು ತುಪ್ಪದ ಡಬ್ಬ --

ಒಳಗಡೆ ಒಂದು ಬಾಟಲ್ ನಲ್ಲಿ ಚಾಕೊಲೇಟ್ ಇದೆ ಮತ್ತು ಆ ಅಂಗಡಿ ಅಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ನ ಒಳಗೆ ನೀರಿನ ಕ್ಯಾನ್ ಸ್ಪ್ರೈಟ್ ಬಾಟಲ್ ಇದೆ ಮಿರಿಂಡ ಬಾಟಲ್ ಇದೆ ಅದು ಅಹ್ --